ಈಗೆಲ್ಲ ಮೊಬೈಲ್ ಬಂದಿದ್ದೆ ನಮಗೆ ಅನುಕೂಲ ಬಹಳ ಚಲೋ ಆಗಿದೆ ಒಳ್ಳೇದಾಗಿದೆ.

ಹ್ಮ್ಮ್ ಕೆ.ಇ.ಬಿ. ಡಿಪಾರ್ಟ್ಮೆಂಟ್ ದಕ್ಕ ಮಿಷನರಿಗೆ --

ಕಲರ್ ಕಲರ್ ಮಾಡುವುದರಿಂದ ಷೋ ಚಲೋ ಆಗ್ತದೆ.

ಆಗ್ತಾವ್ ಸಾಮಾನ್ಯ ಮಂದಿಗೆ ಆಗೋಲ್ಲ ಇದು.

ರೈಲ್ವೆ ದಲ್ಲಿ ಹೋಗುದಕ್ಕೆ ಅನುಕೂಲ ಆರಾಮ ಸುಖ ಜೀವನದಿಂದ--

ಹಾಲು ಕೊಡ್ತವೆ ಕುರಿಗಳು ಹಾಲು ಕುಡಿಯೋದರಿಂದ ಒಳ್ಳೇದಾಗುತ್ತದ್ದೆ.

ಆಹ್ಹ್ ಶರಬತ್ ನಮ್ಮಲ್ಲಿ ಶರಬತ್ ಅಂತಾರೆ ಇವರು ಕೂಡಿಷ್ ಮಾಡಿರ್ತ್ತಾರೆ ಇದರಿಂದ ಆರೋಗ್ಯವನ್ನು--